ಈ ಚಿತ್ರದಲ್ಲಿ ಕಾಣುತ್ತಿರುವುದು ಆಟೋಗಳು ಹಾಗು ಬಸ್ಸು ಹಾಗು ಇದು ನಗರದ ವಾತವರಣವಾಗಿರುತ್ತದೆ. ನಗರದಲ್ಲಿ ಇದು ಸಹಜ.

ವೈಲಿನ್ ಎಲ್ಲಾ ಕಾಣುತ್ತಿವೆ ಇದು ಬಹುಶಹ ಒಂದು ವಾದ್ಯಗೋಷ್ಠಿಯ.

ರೈಲು ನಿಲ್ದಾಣದ ಒಳಾಂಗಣ ಅಥವಾ ಬಸ್ ಸ್ಟ್ಯಾಂಡ್ ನ ಒಳಾಂಗಣ ಕಂಡು ಬಂದಂತಿದೆ. ಈ ಮೂಲಕ ಜನರು --

ಈ ಚಿತ್ರವು ನೃತ್ಯ ಸಭೆಯಂತೆ ಕಾಣುತ್ತದೆ ಇದರಲ್ಲಿ.

ಈ ಚಿತ್ರದಲ್ಲಿ ಒಂದು ರಸ್ತೆ ಕೆಲವು ಕಟ್ಟಡಗಳು ಹಾಗೂ ಆ ಕಟ್ಟಡಗಳ ಪಕ್ಕಕ್ಕೆ ಒಂದು ರಸ್ತೆ ಹಾದು ಹೋಗುತ್ತಿದ್ದು.

ಒಬ್ಬ ನೃತ್ಯಗಾರ ಅಥವಾ ನೃತ್ಯಗಾರತಿ ನೃತ್ಯವನ್ನು ಮಾಡುವುದು ಕಂಡುಬರುತ್ತದೆ ಜೊತೆಗೆ ಪ್ರೇಕ್ಷಕರು ನೋಡುತ್ತಿದ್ದಾರೆ.

ಇದರಲ್ಲಿ ಅವನು ಯಾವುದೇ ಕೆಲಸದ ಭಾರವಿಲ್ಲದೆ ಆರಾಮಾಗಿ ಕುಳಿತಿದ್ದಾನೆ.

ಈ ಚಿತ್ರದಲ್ಲಿ ಒಂದು ದೇವಸ್ಥಾನ ಹಾಗೂ ಅದರ ಪಕ್ಕದಲ್ಲಿಯೇ ಮಸೀದಿ ಕಾಣುತ್ತಿದೆ ಇದು ಹಿಂದೂ ಮುಸ್ಲಿಂ ಬಾಂಧವರ.

ಆ ದೇವಸ್ಥಾನದ ಕಲ್ಲಿನ ಪ್ರತಿಮೆಗಳು ಚೆನ್ನಾಗಿ ಕಾಣುತ್ತಿವೆ ಕಲ್ಲಿನ ಕಂಬ ಕೂಡ ಚೆನ್ನಾಗಿ ಇವೆ.

ಏನೋ ಒಂದು ಹಳೆಯ ಕಾಲದ ವಸ್ತುಗಳನ್ನು ಇಟ್ಟು ತೋರಿಸುತ್ತಿದಂತೆ ಇದೆ.

ಇದು ಒಂದು ಮುಸಲ್ಮಾನರ ಮಸೀದಿಯಂತೆ ಕಾಣುತ್ತಿದೆ.

ಶಿರಸಿಯ ಹತ್ತಿರ ಇರುವ ಯಾಣ --

ಈ ಚಿತ್ರದಲ್ಲಿ ಒಂದು ಕ್ಯಾಮರಾ ಹಾಗೂ ಮದುವೆಯ --

ಪಡುತ್ತವೆ ಇದರಲ್ಲಿ ಮಕ್ಕಳು ಮತ್ತು ದೊಡ್ಡವರು ಇಬ್ಬರು ಆಟ ಆಡಬಹುದು.

ಕಟ್ಟಡವು ಇನ್ನು ಪೂರ್ತಿ ಕಟ್ಟಿದಂತೆ ಕಾಣುತ್ತಿಲ್ಲ ಜೊತೆಗೆ ಜೆ.ಸಿ.ಬಿ ಯ --